ಒಂದು ಸರೋವರದ ತರ ಒಂದು ದ್ರಶ್ಯವಾಗಿರುತ್ತೆ ನೀರಿನ ಹರಿವು--

ಸಣ್ಣ ಜರಿಯ ಟೈಪ್ ಹರಿವು ಕೂಡ ಇರುತ್ತದೆ ಇದು.

ಇದು ಒಂದು ಇಮ್ಯಾನ್ಸ್ ಅನ್ನುವಂತಹ ಒಂದು--

ನೀರು ಸೈನ್ಸ್ ಗೆ ಸಂಬಂಧಪಟ್ಟಂತಹ ದ್ರಶ್ಯವಾಗಿರುತ್ತದೆ.

ಅದರಲ್ಲಿ ಜನರು ಕೂಡ ಇದ್ದಾರೆ ಅದನ್ನು ನೋಡುವಂತಹ ದ್ರಶ್ಯವಾಗಿರುತ್ತೆ.

ದ್ರಶ್ಯಗಳು ಕಾಣಿಸ್ತಾಯಿದೆ ಒಂದು ಚಾರ್ಟ್ಗಳ ದ್ರಶ್ಯ ಮತ್ತು ಅದರಲ್ಲಿ ಸ್ಟಿಕರ್ಸ್ಗಳು .

ಮದ್ಯದಲ್ಲಿ ಅದ್ರಲ್ಲಿ ಒಂದು ಚಿತ್ರ ಕಾಣಿಸ್ತಾಯಿದೆ ಇದರಲ್ಲಿ --

ದ್ರಶ್ಯವಾಗಿರುತ್ತದೆ ಅದರಲ್ಲಿ ಹಿಂದೂ ಕೂಡ ಅದರಲ್ಲಿ ಇರುವಂತಹ --

ಇದು ಒಂದು ಸ್ಟಾಫ್ ಆಗಿರುವಂತಹ ಇನ್ನೋವಾ ಕಾರ್ --

ಉತ್ಸವ ಅಥವಾ ಜಾತ್ರೆಯ ಒಂದು ವಿಶೇಷತೆ ಅನ್ನೋದು ಲೈಟಿಂಗ್ ಅಲ್ಲಿ ಕಲರ್ --

ಒಬ್ಬರನ್ನು ಫೋನ್ನ ಲ್ಲಿ ಮಾತಾಡ್ತಾ ಇದ್ದಾರೆ ಒಂದು ಕಟ್ಟಡದಲ್ಲಿ ಒಂದು --

ಅದರಲ್ಲಿ ಕಂಬಗಳು ಮತ್ತೆಅದರ ಜೊತೆಗೆ ಡ್ರೆಸ್ಸ್ಗಳು ಇರುವಂತಹ ದೃಶ್ಯವು ಕಾಣಿಸ್ತಾಯಿದೆ.

ಆಹ್ಹ್ ದ್ರಶ್ಯ ಇದೆ ಈ ಸೂಪರ್ ಗ್ಯಾಸ್ ಇಲ್ಲಿ --

ಇದು ಜೆ.ಸಿ.ಬಿ ಯಂತ್ರದ ದ್ರಶ್ಯವಾಗಿರುವುದರಿಂದ ಜೆ.ಸಿ.ಬಿ ಯಂತ್ರ ಚಾಲಕರು --

ಇದು ಒಂದು ಪಿನ್ ಕನೆಕ್ಷನ್ ಅಂತ --

ಇರುವಂತಹ ಒಂದು ದ್ರಶ್ಯ ಇದರಲ್ಲಿ ಹಲವಾರು --

ಎಲ್ಲರಿಗು ಪ್ರಯಾಣಿಕರು ಬಸ್ಸ ಗಳನ್ನೂ ನೋಡುವಂತ ನೋಡ್ತಾ ಕುರ್ತಾ ಇದ್ದಾರೆ.